ಯಾವುದೊ ಒಂದು ಸರಕಾರಿ ಹುದ್ದೆ ನೌಕರಿ ದಾರ. ಅಹ್ ಹ ಹಿಂಗೇ ಮದುವಿ ಮಾಡ್ಕೋಬೇಕ್ ಅಂತ ಯಾಟ್ಟೂ ಜನಾ ಕನಸ್ ಕಂದಿರ್ತಾರ. ಅವ್ ಫೋಟೋ ಶೂಟ್ ಉ ಮಾಡ್ಕೋತಾರ. ಮಾಡ್ಕೊಳ್ಳಿ ಭಾಳ ಚಂದ್ ಐತಿ. ಕಾಂಗ್ರಾ --

ಡೆಕೋರೇಷನ್ ಬಹಳ ರೊಕ್ಕ್ ಹೋದಂಗಾಕಾಸ್ತಾವ್ ನೈಟ ಪಾರ್ಟಿ ಆ ಒಂದ್ ಸ್ವಲ್ಪ ಮದಿ ಮಕ್ಕಳ್ ಅವ್ರ ಇವ್ರ ಎಲ್ಲಾ ಬಂದಿರ್ತಾರ್ ಮದ್ವಿ ಅದ ಬಲೆಕ್ ಮದಿಮಕ್ಲ ಬರಬೇಕು ಅಗರ್ ಲೇಟಗಿ ಎಂರ್ಟಿ --

ಹಿತ ಹಿಂದೆ ಒಬ್ಬ ನಿತ್ತಾನ ಎಕ್ಸೈಸ್ ಮಾಡ್ತಾನಂತ ಅಂದ್ಕೊಂಡಿವು ಅವ್ನು ಜೆಮ್ ಮಾಡಕಾತ್ನಾ. ಇಂತವು ಮಾಡಿದರೆ ಗಂಟ್ ಉಳಿತದ ಮನುಷ್ಯ ಫಿಟ್ನೆಸ್ ಉಳಿತವು.

ಇದು ದೊಡ್ಡ್ ಬೆಟ್ಟಾಯಿತು ಬೆಟ್ಟದ ಮಟ್ಟ ಕರ್ಣಗಳು ಅವು ಸ್ಥಾಪನೆ ಮಾಡಿದರೆ ಅವಲ್ಲ ಮಾಡ್ಬಾರ್ದು ಏಕೆಂದ್ರೆ ಪರಿಸರ ನಾಶ ಆಗುವುದು ಗ್ಯಾರಂಟೀ

ಒಂದು ಆಟೋ ನಿಲ್ಲಿಸರ ಮನುಷ್ಯರಂತೂ ಯಾರು ಇಲ್ಲ ಡೊದ್ದೊಂದು ಶೆಡ್ನಾಗ ತಂದು ನಿಲ್ಲಿಸರಾ ಒಟ್ಟು ಹೈ ಫೈ ಕಾರುಗಳು ಇದಾವ ಹಾಗಂತ ಕಾರ್ ನ ಶೋರೂಮ್ ಅನುಕೋಬಾರದು ಇದು ಕಾರ್ ನ ರಿಪೈರಿ ಮಾಡುವ ಗ್ಯಾರೇಜ್ .

ಹಿಂಗಾಗಿ ಒಂದು ಇಬ್ಬರು ಹೇಳ್ಕೊಡ್ತಾವ್ನೆ ಒಬ್ಬ ಹಕ್ಲಗತ್ತಾನ್ ಕೆಲಗ್ ಒಬ್ಬವ್ ನಿಂತಾನ್ ಒಂದತರ ಗಾರ್ಡನ್ ಅದು ಮಡಸರ್ ಮ್ಯಾಗ್ ಭಾರಿ ಅನ್ಸ್ತಾದ್ ಹಂಚಿನ ಮನಿಗೊಳ್ ಇರ್ಬೇಕು ಬಹಳ ಚಂದ----

ಇದು ಎಲ್ಲಿ ಅಂ ತಾ ನಮಗೂ ಗೊತ್ತಿಲ್ಲ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಅದಾ ಸೈಡಗ ಒಂದು ಹಳ್ಳಯೆನ್ ಹಳ್ಳಿ ಒಂದು ಹಳ್ಳದು ಟೈಪ್ ಹರಕೊಂಡ್ ನೀರ್ ಹೊಂಟದ್ ಅಲ್ಲಿ ಹೊಲಸ್ ಕಲಿಸುದ್ವಾದ್ ನಿರನ್ನು ಅದರವಳಗ್ ತಂದ್ ಬಿಡತಾರ್ ಪ್ರಾಣಿ ಪಕ್ಷಿಗಳು ಭಾಳ ಸೈತಾವ್.

ನೀರ ಬಕ್ಕುಲಸ್ತು ಬಿಟ್ಟರ ಹಿಂಗಾಗಿ ಹರದ್ ಹೊಂಟಾವ್ ನೀರ ಅಗದಿ ಮಳಗಾಲ್ದಾಗ ಅದು ಭಾರಿ ಚಂದ ಕಾಣಸ್ತಾವ್ ತುಂಬ ಹರಿತಿತ್ತದ ಟ್ರೆನ್ ಹೋಗತದ್ ನಮಗ್ ಭಾಳ ಮಜಾ ಬರ್ತಾದ್.